ಇದು ಹಚ್ಚ ಹಸಿರಾದಂತಹ ಜಾಗ ಕಾಣುತ್ತಿದೆ.

ಲೈಟ್ ಗಳು ಕಾಣುತ್ತಿವೆ ಎ_ಸಿ --

ಇದು ಲ್ಯಾನಿನ್ ಗ್ಯಾಲೆಯಿರಾ ಡ್ರೆಸ್ ಶಾಪ್ ಇದೆ ಮೆನ್ಸ್ ವೇರ್ ಕಿಡ್ಸ್ ವೇರ್ ವುಮೆನ್ಸ್ ಡ್ರೆಸ್ಸಸ್ --

ಅಂದಿ ಸಿಲಿಂಡರ್ ಪಿ_ವಿ_ಟಿ ಎಲ್_ಟಿ_ಡಿ ಇದು ಇದು ಒಂದು ಸಿಲಿಂಡರ್ ನ ರೂಮ್ ಆಗಿದೆ.

ಇದು ಒಂದು ಭಾರತೀಯ ಪೆಟ್ರೋಲ್ ಬಂಕ್ ಆಗಿದೆ.

ಇದು ಒಂದು ಮಂದಿರವಾಗಿದೆ ಇಲ್ಲಿ ದೇವರುಗಳ ಕಾಣುತ್ತಿದ್ದಾರೆ ಹಾಗೆ--

ಎಲ್ಲಾ ಅಚ್ಚಹರಾಗಿರತಕ್ಕಂತಹ ಹೂಗಳನ್ನು ಕಾಣುತ್ತಿವೆ ಅರಿಶಿಣ ಬಣ್ಣದ ರೂಪದ ಇವುಗಳು ಕಾಣುತ್ತಿವೆ.

ಹಲವಾರು ವಸ್ತುಗಳು ದೊರೆಯುತ್ತವೆ ಹಾಗೂ ಇಲ್ಲಿ ಹೂವಗಳನ್ನು ಕಾಣುತ್ತಿವೆ.

ಕಿಟಕಿಗಳು ಕಾಣುತ್ತಿವೆ ಇಲ್ಲಿ ಎರಡು ಬೈಕ್ ಗಳನ್ನು ಕಾಣುತ್ತಿವೆ ಇದು ಒಂದು ಪ್ಯಾರಾ ಬಜಾರ್ ಆಗಿದೆ.

ಹಾಗೂ ಹಲವಾರು ಡಬ್ಬಿಗಳು ಹಾಗೂ ಕಟ್ ಬಾಸ್ಕೆಟ್ ನಲ್ಲಿ ತುಂಬಿರುವಂತಹ ವಸ್ತುಗಳು ಸಹ ಕಾಣುತ್ತಿವೆ.

ಎಸ್_ಕೆ ಹಾರ್ಡ್ವೇರ್ ಎಂದು ಬರೆದಿದ್ದು ಕಾಣುತ್ತಿದೆ.

ಹಾಗು ಒಂದು ಹುಡುಗಿ ಚಿಕ್ಕ ಹುಡುಗಿಯ ಫೋಟೋ ಕಾಣುತ್ತಿದೆ.

ಇಲ್ಲಿ ಹಲವಾರು ಜನಗಳು ಮೀನುಗಳನ್ನು ಮಾರಾಟ ಮಾಡುವುದು ಕಾಣುತ್ತಿದೆ ಹಾಗು ಡೆ ಡೆ ಡೆಬ್ಬಿಗಳು ಕಾಣುತ್ತಿವೆ.

ಹಾಗೆ ಗೋಡೆಯ ಮೇಲೆ ಬರೆದಿರುವ ಅಕ್ಷರಗಳು ಕಾಣುತ್ತಿವೆ.

ಬೀದರ್ ಗೇಟ್ ವೆ ಆಗಿದೆ ಹಾಗೂ ಲೈಟ್ ಗಳು ಕಾಣಿಸುತ್ತಿವೆ.

ಸಿತಿವೆ ಹಾಗೆ ಮೆಲ್ಛಾವನಿಯು ಕಾಣಿಸುತಿದೆ ಹಾಗು ಇದು ಪೈ ಸ್ತಾರ ಹೌಸ್ ಆಗಿದೆ.

ಇಲ್ಲಿ ಒಂದು ಕೆಫೆ ಕಾಣುತ್ತಿದೆ ಫೋರ್ಥ್ ಫ್ಲೋರ್ ಅಂತ ಬರೆದಿದೆ.

ಇದು ಒಂದು ಗುಡಿ ಆಗಿದೆ ಹಾಗು ಇಲ್ಲಿ ದೇವರ ಮೂರ್ತಿಯನ್ನು ಕಾಣು--

ಹಾಗು ಲೈಟ್ ಎರಡು ಲೈಟ್ ಹಾಕಿರುದನ್ನು ಕಾಣುತಿದೆ.

ಹಾಗೆ ಕಬ್ಬಿಣದ ವಸ್ತುಗಳನ್ನು ಕಾಣುತ್ತಿವೆ ಹಾಗು ಜೂಮರ್ ಗಳು ಕಾಣುತ್ತಿವೆ.

ಹಾಗು ಟೈಲ್ಸ್ ಗಳನ್ನು ಕಾಣುತ್ತಿವೆ ಇದು ಒಂದು ಮಂದಿರವಾಗಿದೆ.

ಹಾಗೂ ಇಲ್ಲಿ ಕುರ್ಕುರೆ ಪ್ಯಾಕೆಟ್ ಗಳು ಕಾಣುತ್ತಿವೆ.